ಒಳ್ಳೆ ಕೂದಲು ಮತ್ತು ಕಟಿಂಗ್ ಇಟ್ಟಿದಾರೆ ಆ ನೋಡಿ ಎಷ್ಟು ಸುಂದರವಾಗಿದೆ ಈ ಬಟ್ಟೆ ಆ ಒಳ್ಳೆ ಟೀ ಶರ್ಟ್ ಹಾಕಿ ಒಳ್ಳೆ ಜೀನ್ಸ್ ಪ್ಯಾಂಟ್ ಹಾಕಿ ಅವನಿಗೆ ಡೆಮೋ ಗೆ ನಿಲ್ಲಿಸ್ ಬಿಟ್ಟಿದ್ದಾರೆ. ಆದ್ರೂ ನೋಡಬಹುದು ಚೆನ್ನಾಗಿದೆ.

ಇಲ್ಲಿ ಸ್ವೆಟರ್ ಈ ಚಿತ್ರದಲ್ಲಿ ಕಾಣಬಹುದು ಇಲ್ಲಿ ಒಂದು ಸ್ವೆಟರ್ ಅಂಗಡಿ ಸ್ವೆಟರ್ ಅಂಗಡಿ ವಿಶೇಷತೆ ಎಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ತರಹ ಎಲ್ಲಾ ತರಹದ ಸ್ವೆಟರ್ಗಳು ನಿಮಗಿಲ್ಲಿ ಸಿಗಬಹುದು .

ಇಲ್ಲಿ ಕಾಣಬಹುದು ಇಲ್ಲಿ ಒಂದು ಮನೆಯನ್ನು ಕಟ್ಟುತ್ತಿದ್ದಾರೆ ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ರೆಡಿಯಾಗಿದೆ. ಇಲ್ಲಿ ಒಂದು ಕಾರು ಸಹಿತ ನಿಂತಿದೆ ರೋಡ್ ಆ ಬದಿ--